ಇದೊಂದ್ ರೀತಿಯ ಕಂಪ್ಯೂಟರ್ ಕ್ಲಾಸ್ ಆಗಿರುತ್ತೆ ಕಂಪ್ಯೂಟರ್ ಕ್ಲಾಸ್ ಅಲ್ಲಿ ಸಿಸ್ಟಮ್ ಕೊಟ್ಟಿರುತ್ತಾರೆ ಚೆರ್ಸ್ ಕೊಟ್ಟಿರುತ್ತಾರೆ ಆಮೇಲೆ ಅವರಿಗೊಂದು ಚೇರ್ ಇರುತ್ತೆ .

ಇದು ಒಂದು ರೀತಿಯಾದ ಬೈಸಿಕಲ್ ಆಟೋ ಆಗಿರುತ್ತೆ ನೋಡಕೆ ತುಂಬಾ ಡಿಫರೆಂಟ್ ಆಗಿ ಮಾಡಿದರೆ ಇದನ್ನಾ ಈ ಇನ್ನು ಸ್ಟಾರ್ಟ್ ಮಾಡಕೊಂಡು ಓಡಿಸಬಾಹುದು ಆಮೇಲೆ ಇಲ್ಲಿ ಸುತ್ತ ಮುತ್ತ ಜನಗಳು ಇಲ್ಲಿ ಕುತಕೋಬಹುದು.

ಇಲ್ಲಿ ವಾಹನಗಳನ್ನು ಕೂಡ ಇತರ ರೋಡ್ ಸೈಡ್ ಅಲ್ಲಿ ಈ ತರ ಪಾರ್ಕ್ ಮಾಡಿರ್ತಾರೆ ಇಲ್ಲಿ ಎಷ್ಟೊಂದ್ ಬುಲೆಟು ಬೈಕ್ ಸ್ಕೂಟರ್ ಇತಿಹಾಸಿ ವಾಹನಗಳನ್ನು ಇಲ್ಲಿ.

ಒಂದ ರೀತಿಯಾದ ನವಿಲಿನ ಈ ತರ ಕೆತ್ತನೆ ಮಾಡಿದ್ದಾರೆ. ಇದು ನೋಡಕ್ ತುಂಬಾ ಸುಂದರವಾಗಿದೆ. ಇಲ್ ಸುತ್ತ ಮುತ್ತ ಗಿಡ ಮರಗಳು ಕೂಡ ಇದಾವೆ. ಇಲ್ಲಿ ಚಿಕ್ಕ ಚಿಕ್ಕದಾದ ಕಟ್ಟಡವನ್ನು ಕೂಡ ಈ ತರ ಕಟ್ಟಿದ್ದಾರೆ. ಇಲ್ ನೋಡಕ್ ತುಂಬ ಸುಂದ ಕಾಣಿಸ್ತ--